ಆಹ್ಹ್ ಇಲ್ಲಿ ಸ್ವಲ್ಪ ಜನ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಸ್ವಲ್ಪ ಜನ ಆಟ ಆಡ್ತಾ ಇದ್ದಾರೆ.

ಇದು ಒಂದು ಆಫೀಸ್ . ಇಲ್ಲಿ ಎರಡು ಕಂಪ್ಯೂಟರ್ಸ್ ಇದೆ ಎರಡು ಪ್ರಿಂಟರ್ಸ್ ಇದೆ ಎರಡ್ ಚೇರ್ ಇದೆ.

ಆಹ್ಹ್ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ ಅಲ್ಲಿ ಒಂದ್ ಬೈಕ್ ನಿಂತಿದೆ.

ಇಲ್ಲಿ ಮಾರ್ಕೆಟ್ ಅನ್ಸುತ್ತೆ ತುಂಬ ಜನ ಓಡಾಡ್ತಾ ಇದ್ದಾರೆ ಆಟೋ ಇದೆ ಬೈಕ್ ಇದೆ ಸೈಕಲ್ ಇದೆ ಜನಗಳು ನಡ್ಕೊಂಡ್ ಹೋಗ್ತಿದ್ದಾರೆ.

ಆಹ್ಹ್ ಮನೆಗಳಿವೆ ಆಹ್ಹ್ ಇಲ್ಲಿ ಮರದ ನೆರಳು ಗೋಡೆ ಮೇಲೆ ಬಿದ್ದಿದೆ ಗೋಡೆ--

ಕ್ರೀಮ್ ಕಲರ್ ಅಲ್ಲಿ ಪೈಂಟ್ ಮಾಡಿದ್ದಾರೆ ಸಿಮೆಂಟ್ ಕಲರ್ ಅಲ್ಲಿ ಪೈಂಟ್ ಮಾಡಿದ್ದಾರೆ.